ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಒಬ್ಬರು ಕೂತಿದ್ದಾರೆ.

ಕೆಂಪು ಮತ್ತು ನೀಲಿ ಬಣ್ಣದ ಟ್ರೇ ಇದೆ.

ಎಲ್ಲಾ ತರಹದ ಪುಸ್ತಕಗಳು ಇಲ್ಲಿ ಕಾಣುತ್ತಿವೆ.

ಮೇಲೆ ಹಸಿರು ಹಳದಿ ಗುಲಾಬಿ ಬಣ್ಣದ ಪೆನ್ನುಗಳಿವೆ.

ಒಬ್ಬ ಯುವಕನು ಕೈಯನ್ನು ಮುರಿದುಕೊಂಡಿರುವುದರಿಂದ ಔಷಧಿಯನ್ನು ತೆಗೆದುಕೊಂಡು ಹೋಗಲು ಬಂದಿದ್ದಾನೆ.

ಪಕ್ಕದಲ್ಲಿ ಕುಳಿತುಕೊಳ್ಳಲು ಸೋಫಾ ಮತ್ತು ಅದರ ಮೇಲೆ ಹಳದಿ ಬಣ್ಣದ ದಿಂಬಿದೆ.

ಬಾಗಿಲ ಮೇಲೆ ಹಳದಿ ಬಣ್ಣದ ಇನ್ಸ್ಟ್ರಕ್ಷನ್ ಅನ್ನು ಅಂಟಿಸಲಾಗಿದೆ.